ಮತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು. ಇದು ಕೂಡ ಒಂದು ಗ್ಯಾರೇಜ್ ಅಂತಾನೆ ಕೂಡ ಹೇಳ್ಬಹುದು.

ಸೊ ಈಗಿನ ಕಾಲದಲ್ಲಿ ಒಂದು ಕ್ರಿಕೆಟ್ ಅನ್ನೋದು ಕೂಡ ಒಂದು ಕ್ರೀಡೆ ಆಗಿದೆ ಸೊ ಇದರಲ್ಲಿ ಕೂಡ ಆರ್.ಸಿ.ಬಿ ಟೀಮ್ ಅನ್ನ ನಾವು ನೆನಪ್ ಮಾಡ್ಕೊಬೋದು ಸೊ ಈ ರಿತಿ ಒಂದು ಕ್ರಿಕೆಟ್ ದೇಶಗಳಲ್ಲಿ ನಮ್ಮ ಆರ್.ಸಿ.ಬಿ ತಂಡದ ಒಂದು ನೇಮ್ ಕೂಡ ತುಂಬಾ ಸ್ಪ್ರೆಡ್ ಆಗುವಂತ ವಿಚಾರ ಅಂತ ಹೇಳಬಹುದು.

ಸೊ ಇಲ್ಲಿ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಕ್ಯಾನ್ ಎಲ್ಲ ರೀತಿಯ ಒಂದು ಇದು ಕೂಡ ಒಂದು ಸಿಗುತ್ತೆ ಅಂತ ನಾವ್ ಕೂಡ ಒಂದು ಹೇಳಬಹುದು.

ಒಂದು ಜನಗಳಿಗೆ ವಾಸ ಮಾಡಲಿಕ್ಕೆ ಇರಿತಿ ಕಂಪಾರ್ಟುಮೆಂಟು ಅಂತ ಮಾಡಿ ಕೊಡ್ತಾರೆ ಸೊ ಈ ರೀತಿಯ ಕಂಪಾರ್ಟುಮೆಂಟು ಇರುತ್ತೆ ಅಷ್ಟೆ ಸೆಕ್ಯೂರಿಟಿ ಕೂಡ ಇರುತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಂತನು ಹೇಳಬಹುದು.